ಘಟಿಕೋತ್ಸವದಲ್ಲಿ ಈ ನೃತ್ಯವನ್ನು ಒಂದು ಪ್ರದರ್ಶಿಸಲಾಗುತ್ತದೆ ಇದು --

ಏಳು ಮಂದಿ ವ್ಯಕ್ತಿಗಳು ಇದರಲ್ಲಿ ಮೂವರು ಮಹಿಳೆಯರು ಇರುತ್ತಾರೆ ಇವರು ತುಂಬಾ ನೃತ್ಯದಲ್ಲಿ ತೊಡಗಿರುತ್ತಾರೆ .

ಒಬ್ಬಳು ಯುವತಿ ಆಗು ಯುವಕ ಮನರಂಜನೆ ಕಾರ್ಯಕ್ರಮವನ್ನು ಆರ್ಕೆಸ್ಟ್ರಾವನ್ನು ಒಂದು ಸಮಾರಂಭದಲ್ಲಿ ನೀಡುತ್ತಿದ್ದಾರೆ.

ಹಾಗೂ ವೇದಿಕೆ ತುಂಬಾ ಅಚ್ಚುಕಟ್ಟಾಗಿ ಮಾಡಲಾಗಿದೆ .

ರಾಶಿಗಳು ಸಹ ಕಾಣುತ್ತಿವೆ ಇಲ್ಲಿ ಮೀನಿನ ವೇಸ್ಟು ರಾಶಿ ರಾಶಿ ಬಿದ್ದಿಕೊಂಡು ಇದೆ

ಇದು ರೈಲ್ವೆ ನಿಲ್ದಾಣದ ಮುಂಭಾಗದ ದೃಶ್ಯ ಇಲ್ಲಿ ಹಲವಾರು ಪ್ರಯಾಣಿಕರು ಕುಳಿತಿದ್ದಾರೆ ಹಾಗು ಲಗೆಜನ್ನು ಹಿಡಿದುಕೊಂಡು --

ಎಕ್ಸಾಮ್ ನ ಪುಸ್ತಕಗಳು ಸಹ ಇಲ್ಲಿ ದೊರೆಯುತ್ತದೆ ಅದರ ಪಕ್ಕದಲ್ಲಿ ಮೇಲ್ಚಾವಣಿಗೆ ಸಿಮೆಂಟಿನ ಶೀಟನ್ನು ಕೂಡ ಹಾಕಲಾಗಿದೆ.

ಪುಸ್ತಕದ ಮಳಿಗೆಯಲ್ಲಿ ಒಬ್ಬ ವ್ಯಕ್ತಿಯು ಸೆಲ್ಫಿ ಯನ್ನು ಕ್ಲಿಕ್ಕಿ ಸುತ್ತಿದ್ದಾರೆ .

ವ್ಯಕ್ತಿಗಳು ಬೋಟ್ನಲ್ಲಿ ಸಮುದ್ರ ವಿಹಾರ ಮಾಡುತ್ತಿದ್ದಾರೆ ಹಾಗೂ ಫೋಟೋಗೆ ಚೆನ್ನಾಗಿ ಪೋಸ್ ಕೊಟ್ಟಿರುತ್ತಾರೆ.

ಇಬ್ಬರು ವ್ಯಕ್ತಿಗಳು ಚಾರಣಕೆಂದು ಕಾಡಿಗೆ ಹೋಗಿದ್ದಾರೆ.

ಒಬ್ಬ ವ್ಯಕ್ತಿಯು ಬಂಡೆಗಳ ನಡುವಿನಲ್ಲಿ ನಿಂತು ಫೊಟೋಕೆ ಪೋಸ್ ಕೊಟ್ಟಿದ್ದಾನೆ ಇದು ತುಂಬಾ ಸುಮಧುರವಾಗಿ ಕಾಣುವಂತಹ ಬಂಡೆ ಕಲ್ಲುಗಳು.

ಕ್ರೈಸ್ತ ಪಾದ್ರಿಗಳು ಎಲ್ಲರನ್ನು ಉದ್ದೇಶಿಸಿ ಮಾತನಾಡುತಿದ್ಹಾರೆ ಇದು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ತೆವನ್ ದಿನ.